ನೋಡಿ ಇಲ್ಲಿ ಆಕಾಶ ಎಷ್ಟು ಸುಂದರವಾಗಿದೆ. ನಮ್ಮ ಒಂದು ಫಾಲ್ಸ್ ಅಂತಾನೆ ಹೇಳ್ಬಹುದು ಗೋಕಾಕ್ ಫಾಲ್ಸ್ ಅಲ್ಲಿ ಇತರ ನೀರಿದೆ ಎಲ್ಲೂ ಬಂದು ಕೂಡ ನೀವು ಪ್ರವಾಸ ಮಾಡಬಹುದು ನೋಡಿ ಇಲ್ಲಿ --

ಇದು ನೋಡಿ ನಮ್ಮ ಕೇ.ಎಲ್.ಈ ಕಾಲೇಜ್ ಅಂತಾನೆ ಹೇಳ್ಬೋದು ಈ ಕೇ.ಎಲ್.ಈ ಕಾಲೇಜ್ ಅಲ್ಲಿ ತುಂಬಾ ಅಹ್ ಒಂದು ಉಹ್ ಸುಂದರವಾದಂತಹ ಒಂದು ಹೋಸ್ಪಿಟ್ಲು ಕೂಡ ಇದೆ ಈ ಹೋಸ್ಪಿಟ್ಲಿಗೆ ತುಂಬಾ ರೋಗಿಗಳ್ ಬರ್ತಾರೆ.

ಇದು ಮಾತ್ರ ನಮ್ಮ ಗೋಕಾಕ್ ಊರಿನಲ್ಲಿ ಮಾತ್ರ ಯಾಕಂದ್ರೆ ಗೋಕಾಕ್ ಊರ್ನಲ್ಲಿ ಈ ರೀತಿ ಒಂದು ಆಟವನ್ನು ಆಡಲು ಬಯಸ್ತಾರೆ. ನೀವು ಎಲ್ಲರೂ ಬನ್ನಿ ಬಂದು ಈ ಒಂದು --

ಹಾಗಿ ಇಲ್ಲಿ ನೋಡಿದ್ರಲ್ಲಾ ಬೋರ್ಡ್ ಮೇಲೆ ಎಷ್ಟೋ ಕಾರ್ಸ್ ಗಳ್ ಫೋಟೋ ಇದೆ ಆತರ ನೇಮ್ ಹೈ ತೇಜ್ ಆಟೋಮೊಬೈಲ್ಸ್ ಹಾಗೆ ತುಂಬಾ ಚೆನ್ನಾಗಿರೊವಂತಹ ತುಂಬಾ ಚೆನ್ನಾಗಿ ರಿಪೇರ್ ಮಾಡಿಕೊಳ್ಳುವಂತಹ ಒಂದು ಅಂಗಡಿ.

ನೋಡ್ತಿರುವುದು ನೀವೆಲ್ಲರೂ ಕೂಡ ಈ ಸೂರ್ಯನಿಗೆ ಕೈಮುಗಿರಿ ಯಾಕ ಅಂದ್ರೆ ಈ ಸೂರ್ಯ ಎಲ್ಲಿ ನಮ್ಮ ಗೂಗಾಕ್ ಊರಲ್ಲಿ ಈ ರೀತಿಯಾಗಿ ಎಷ್ಟು ಸುಂದರವಾಗಿ ಅದ್ಭುತವಾಗಿ ಮೂಡಿಬರ್ತನೆ ಹಾಗೆ ಅದ್ರ ಪಕ್ --

ಇದ್ರಲ್ಲಿ ತುಂಬಾ ಚನಾಗಿ ಈ ಒಂದು ಕಡಿಮೆ ದರದಲ್ಲಿ ಸಿಗೋ ಅಂತ ಮಿಲ್ಕ್ ಇದೆ ಹಾಗೆ ಹಾಲುಗಳಿವೆ ಮೊಸರು ಎಲ್ಲಾತರದ ಸಿಗೋ ಅಂತದ್ ಒಂದು ಈ ಅಂಗಡಿಲ್ ತಗೊಳ್ಳಿ --

ಇಲ್ಲಿ ಕೂಡ ಬಂದು ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಿಮಗೇ ಏನಟರಟ್ರೈನ್ಮೆಂಟಯೊಂದಿಗೆ ಬರುಂತರಿಗೆ ತುಂಬಾ ತುಂಬಾ ಧನ್ಯವಾದಗಳು ಬನ್ನಿ ಯೇಲರು ಕೂಡ ಜೊತೆಯಾಗಿ ಟೂರ್ ನೋಡೋಣ ಅಂತ ಹೇಳತ ಬೈ ಬೈ .

ನೀವು ಕೂಡ ಇಲ್ಲಿ ಬನ್ನಿ ಒಂದು ಸೇಫ್ಟಿಯ ಈ ಒಂದು ಟೂರ್ ಅನ್ನ ಮಾಡಿ ಟೂರ್ ಜೊತೆಗೆ ಎಂಟರ್ಟೈನ್ಮೆಂಟ್ ಫುಲ್ಆಗಿ ಸಿಗತ್ತೆ ಬನ್ನಿ ನಮ್ಮ ಗೋಕಾಕ್ ಊರ್ಗೆ ಈ ಒಂದು ಸು ಅರಣ್ಯ ನಿಮಗೆ ಸಿಗತ್ತೆ.

ಈ ಒಂದು ಸ್ಥಳದಲ್ಲಿ ಎಷ್ಟೊಂದು ಹಲವಾರು ರೀತಿಯ ಜನರು ಇರ್ತರೆ. ಈ ಜನರು ಕೂಡ ಸೇರಿ ನೀವು ಕೂಡ ಒಂದು ಸಿಸ್ಟಮ್ ಅನ್ನ ಫಾಲ್ಲೋ ಮಾಡ್ಬೋದು. ಬನ್ನೀ ಎಲ್ರು ಮಾಡೋಣ.

ಈ ಒಂದು ಪಿಕ್ನಲ್ಲಿ ಒಂದು ಬೋಟ್ ಈ ಒಂದು ಬೋಟ್ನಲ್ಲಿ ಇರ್ತಕ್ಕಂತಹ ಜನರಿಗೆ ಇವರು ಒಬ್ಬ ಸೆಕ್ಯುರಿಟಿ ಗಾರ್ಡ್ ಅಂತಾನೇ ಹೇಳ್ಬಹುದು ಅದರ ಪಕ್ಕದಲ್ಲಿ ಇಂಡಿಯನ್ ಅಂತ ಕೂಡಾ ಬರೆದಿದೆ ಹತ್ತಿರದಲ್ಲಿ ಒಂದು ಟಯರ್ ಹಾಕಿದಾರೆ ಪಕ್ಕದಲ್ಲಿ ಒಬ್ಬ ಹುಡುಗಿ ಹೊನ್ತಿದ್ದಾಳೆ.

ಒಬ್ರು ರನ್ನಿಂಗ್ ಓಡ್ತಿದಾರೆ ಇನ್ನೊಬ್ರು ಬಾಡಿ ಬಿಲ್ಡ್ ಮಾಡ್ತಿದ್ದಾರೆ. ಇನ್ನಿತರ ಜನಗಳು ಇನ್ನೇನ್ಆದರೂ ಕೆಲ್ಸ ಮಾಡ್ತಾ ಇರತಾರೆ. ಹಲವಾರು ರೀತಿಯ ಜನರು ಕೂಡ ಈ ಒಂದು ಸಿಸ್ಟಮ್ ಲ್ಲಿ ಕೆಲ್ಸ ಮಾಡಿ ಅವ್ರ್ ಅವರ ಬಾಡಿಗಳನ್ನ--

ಈ ಒಂದು ಚಿತ್ರದಲ್ಲಿ ಒಂದು ಸನ್ಯಾಸಿಯ ರೂಪದಲ್ಲಿ ಇರತಕ್ಕನಂತಹ ಒಬ ವ್ಯಕ್ತಿಯ ಇದರ ಪಕ್ಕ ಏಳು ಜನ ..